ಇದು ತುಂಬಾ ಚೆನ್ನಾಗಿದೆ ಇದು ಹೊಳೆ ಗಡಿ ಎಲ್ಲ ಸೂಪರ್ ಅಲ್ ಸೂಪರ್ ಆಗಿದೆ --

ಗಿಡ ಮರ ಎಲ್ಲ ಇದೆ ಮುಂದೆ ನೋಡಿ ಒಂದು ಲೇಡೀಸ್ ಹೋಗ್ತಿದ್ದಾರೆ ಬಾಯ್ಸ್ ಹೋಗ್ತಿದ್ದಾರೆ .

ನೋಡಿ ಫ್ರೆಂಡ್ಸ್ ಇದು ಸ್ಕೂಲ್ ಸಣ್ಣ ಮ್ಯಾಕ್ಲಿಗೆ ಮೇಡಂ ಎಷ್ಟ್ ಚಂದ ಪಾಠ ಮಾಡ್ತಿದ್ದಾರೆ .

ಹಾಗು ಅಲ್ಲಿ ಊಟಕ್ಕೆ ಏನೇ ವರ್ಕಿಗ್ ಅಂತ ಕುಂದಿರಿಸಿದ್ದಾರೆ.

ಚಿರತೆ ಚಿರತೆ ಎಷ್ಟು ಚೆಂದ ವಾಕಿಂಗ್ ಮಾಡ್ತಾ ಇದೆ .

ನೋಡಿ ಫ್ರೆಂಡ್ಸ್ ಇವು ಬಂದ್ಬಿಟ್ಟು ಕತ್ತೆ ಅಂತಾರೆ ಅಂದ್ರೆ ಡೊಂಕಿ .

ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೋಡಿ ಅಲ್ಲಿ ಒಂದು ಕೋಟೆ ಬಳ್ಳಾರಿ ಕೋಟೆನೆ ಅಂತ ಹೇಳ್ಬಹುದು ಫ್ರೆಂಡ್ಸ್ ಇದು ಒಳಗಡೆ --

ಇದು ಎಲ್ಲ ಇದು ಮಾಡ್ತಿದ್ದಾರೆ ಫ್ರೆಂಡ್ಸ್ ಇದು.

ಇವು ಹೂವುನರ ದೊಡ್ಡ್ ಬಣ್ಣದ ಮಾಲೆ ಎಸ್ಟ್ ಕಷ್ಟ ಅಂದ್ರೆ ಇದು --

ಹಮ್ಮ್ ಇದು ಒಂತರ ಇದು ಶಿವನ್ --